ಇಲ್ಲಿ ಒಂದು ಕಳಸ ಇದೆ ಇದರ ಸುತ್ತಲೂ ಕಾರ್ನರ್ ರೀತಿ ಯಿದೆ ಒಬ್ಬ ವ್ಯಕ್ತಿ ಕೂಡಾ ಅಲ್ಲಿ ನಿಂತಿದ್ದಾರೆ.

ಒಂದು ನೀಲಿ ಕಲರ್ ಕುರ್ಚಿ ಇದೆ ಮತ್ತು ಬುಕ್ಸಗಳು ಬುಕ್ಸ್ ಸಾಲಿನಲ್ಲಿ ಇಟ್ಟಿದ್ದಾರೆ.

ಇದೊಂದು ಗುಡ್ಡ ದೂರದಲ್ಲಿ ಒಂದು ಹಳ್ಳಿಯ ಚಿತ್ರಣವಾಗಿದೆ ದೂರದಲ್ಲಿ ಒಂದು ಗುಡ್ಡ ಇದ್ದು ಯಾವ ಚಿಕ್ಕ ಗಿಡಗಳು ಕಾಣುತ್ತಿಲ್ಲಾ ಸುತ್ತಲೂ ಗಿಡಮರಗಳೆಲ್ಲಾ ಈಕಡೆ ಬದಿಯಲೆಲ್ಲಾ ಇದ್ದು ಮೈದಾನದ ಒಂದು ಜಾಗದ ರೀತಿ ಇ --

ಒಂದು ಕಬ್ಬಿಣದ ಒಂದು ಮೆಸ್ ಆಹ್ ಸರಳುಗಳ ರೀತಿ ಒಂದು ಮೆಸ್ ಮಾಡಿದ್ದಾರೆ.

ಅಕ್ಕಪಕ್ಕದಲ್ಲಿಯೆಲ್ಲಾ ದೂರದಲ್ಲಿ ಒಂದು ಚಿಕ್ಕ ಚಿಕ್ಕ ಇದೊಂದು ಹಳೆಯ ರೀತಿಯಿದೆ ]

ಒಂದು ಆಯುಧ ಪೂಜೆಯನ್ನು ಮಾಡುತ್ತಿರುವ ಒಂದು ಚಿತ್ರಣವಾಗಿದೆ ಇದ್ರಲ್ಲಿ ಹೂವುಗಳನ್ನು ಕಾಯಿಗಳನ್ನು ಇತ್ತು --